ಪೂಜೆ ಮಾಡೋದ್ರಿಂದ ನಮ್ ಹಣ ಆಸ್ತಿ ಅಂತಸ್ತು ಎಲ್ಲ ಜಾಸ್ತಿ ಆಗತೈತಿ ಅಂತ ಹೇಳತರ ಮತ್ತ ಅಂದ್ರ ಈ ದೇವಿಯನ್ನ ಪೂಜೆ ಮಾಡೋದ್ರಿಂದ ಮನೆಯಾಗ --

ಹಂಗ ಕಟ್ಟಿಂಗ್ ಮಾಡ್ಸ್ಯಾನ ಇದ್ ನಮ್ಗ ನೋಡಾಕ ಬಹಳ ಚಲೋ ಕಾನಾಕ್ ಹತ್ತೈತಿ.

ಆ ಚೇರ್ ಮೇಲ್ಗಡೆ ಕೂತಕೊಂಡ್ರ ನಾವು ಅದ್ರು ಕುತ್ಕೊಂಡು ಪೂರ ಅದರಗ್ ಸುತ್ ಹೊಡೀಬೊದಂತಂದ್ರ ಆ ಚೇರ್ ಗೆ ಗಾಲಿ ಆದವು ಆಫಿಸರ್ಸ್ ಎಲ್ಲ ಅಂತ ಚೇರ್ ಅನ್ನ ಜಾಸ್ತಿ ಯೂಸ್ ಮಾಡ್ತಾರಾ --

ಅವ್ರ್ ಅದ್ರ ಮೇಲೆ ಕುತ್ಕೊಂಡು ಪುರ ರೌಂಡ್ ಹೊಡಿತಾ ಇರ್ತಾರ ಯಾಕಂದ್ರ ಫೈಲ್ಸ್ ಎಲ್ಲ ಬೇರೆ ಬೇರೆ ಕಡೆ ಇಟ್ಟಿರ್ --

ಇಲ್ಲೇ ಇ ಚಿತ್ರದ ಒಳಗಡೆ ನಾವು ಒಂದು ಮ್ಯೂಸಿಯಂ ನೋಡಕ್ ಹೊಂಥಿವಿ ಮ್ಯೂಸಿಯಂ ಒಳಗಡೆ ಎಲ್ಲ ದೇವ್ರವಿಗ್ರಹಗಳು ಎಲ್ಲ ಆದವು --

ಪೂರಾ ಎಂಜೋಯ್ಮೆಂಟ್ ಮಾಡಕ್ ಹೋತರ ಈ ಉಡುಪಿ ಒಳಗಡೆ ಬರ ತಕ್ಕಂಥ ಬೀಚ್ ಗೆ ಒಂದ್ಸರಿ ಹೋಗಿದ್ದೆ ನಾನು ನಮ್ ಬೆಳಗಾಂ ಕಡೆ ಬೀಚ್ ಇರೋದ್ ಬಹಳ ಕಮ್ಮಿ.

ಅಹ್ ನಾವ್ ಉಡುಪಿ ಬೀಚ್ ಗೆ ಹೋಗಿದ್ದೆ ಒಮ್ಮೆ ಅಲ್ಲೆಲ್ಲ ಪುರ ಎಂಜೋಯ್ಮೆಂಟ್ ಮಾಡಿದ್ದೆ ಪೂರಾ ಎಂಜಾಯ್ ಆಗತೈತಿ.

ರೋಡ್ ನ್ಯಾಗ ನಡ್ಕೊಂಡ್ ಹೊಗರಿಗೆ ಬೆಳಕನ್ನು ಕೊಡ್ತವು.

ಯಾಕ್ ಅಂತ ಅಂದ್ರ ಮೋರ್ ಒಳಗಡೆ ಎಲ್ಲ ಅಮೌಂಟ್ ಬಹಳ ಜಾಸ್ತಿ ಮಾಡಿರ್ತರ ಅದಕ್ಕ ನಾವ್ ಯೇನ ತಗೊಂಡ್ರು ಮಾರ್ಕೆಟ್ ನಾಗ --

ಹಂಗ ಇಲ್ಲಿ ಒಂದು ಅಡಿಕಿ ಸಾಮಾನು ಮರಕ್ ಬಂದರ ಮತ ಇಲ್ಲಿ ಏನ್ ಅಂತ ಬೋರ್ಡ್ ಹಾಕ್ಯಾರ ಅಂತ ನೀವ್ ಯೇನ ತಗೊಂಡ್ರ ಹದಿನೈದು ರೂಪಾಯಿ ಅಂತ ಅಂದ್ ಬೋರ್ಡ್ ಹಾಕ್ಯಾರ.

ನಾವು ಇಲ್ಲಿ ಒಂದು ಶೋರೂಮ್ ಅನ್ನು ನೋಡಕ್ ಹೊಂಟೇವಿ ಈ ಶೋರೂಮ್ ಒಳಗಡೆ ಮೆಕ್ಯಾನಿಕ್ ವರ್ಕರ್ಸ್ ಇರ್ತಾರ ಅವ್ರು ಶೋರೂಮ್ ಇಂದ ಕೊಟ್ಟಿರ್ತಕ್ಕಂಥ ವೆಹಿಕಲ್ಸ್ ಏನಾದ್ರು ಹಾಳಾತ್ ಅಂದ್ರ --

ಇಲ್ಲೇ ನಾವು ಒಂದು ಹೊಲವ ನೋಡಕ್ ಹೊಂಥಿವಿ ಈ ಹೊಲ ನೋಡಾಕ ಬಹಳ ದೊಡ್ಡದೈತ್ರಿ ಮತ್ ಅಂದ್ರ --

ಈ ಚಿತ್ರದ ಒಳಗಡೆ ನಾವು ತಾಯಿ ಚಾಮುಂಡೇಶ್ವರಿ ಅವ್ರ ಮೂರ್ತಿಯನ್ನು ನೋಡಕ್ ಹೊಂತೀವ್ರಿ ತಾಯಿ ಚಾಮುಂಡೇಶ್ವರಿ ಮೂರ್ತಿ ಅಂತ ಅಂದ್ರ ಅದೊಂದು ದೇವ್ರ್ ರೀ ಮತ್ತ --

ಒಂದು ಕಡೆ ಎಲ್ಲ ಪುರ ಕಲ್ಲಿನ ಗೋಡಿ ನಿರ್ಮಾಣ ಮಡ್ಯಾರ್ ರೀ ಮತ್ ಈ ಕಡೆ ಎಲ್ಲ ಪುರ ಹಚ್ಚ ಹಸಿರು ಹುಲ್ಲು ಬೆಳಕೊಂಡದ್ ರೀ ಮತ್ ಇದು --

ಕೋಟೆ ಹತ್ರ ಒಂದು ಒಂದು ನದಿ ನಮಗೆ ನದಿ --

ಇಲ್ಲೆ ನಾವು ಈ ಚಿತ್ರದ್ ಒಳಗಡೆ ನಾವು ಕಿತ್ತೂರ್ ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ಕಿಲ್ಲ ವನ್ನು ನೋಡಕ್ಹೋಗತೀವ್ರಿ ಈ ಕಿಲ್ಲ ಎಲ್ಲ ಪುರ ಹಾಳಾಗಿ ಬಿಟ್ಟೈತ್ರಿ ಈಗ.

ಈಗ ಇನ್ನೊಂದ್ ಎರಡು ಗೋಡೆಯನ್ನ ಉಳ್ಕೊಂಡವು ಆ ಗೊಡಿನು ಬೀಳ್ತವು ಅದಕ್ಕ ಬೀಳೋದ್ರಾಗ ನಾವು ಮತ್ ಅವ್ನ ನಿರ್ಮಾಣ ಮಾಡಿಸ್ಬೇಕ್ರಿ ಕಿಲ್ಲನ --

ಇಲ್ಲೇ ಈ ಚಿತ್ರದಒಳಗಡೆ ನಾವು ಒಂದು ಕೆರಿ ಯನ್ನು ನೋಡಕ್ ಹೊಂತೀವ್ರಿ. ಈ ಕೆರಿ ನೋಡಾಕ ಬಹಳ ದೊಡ್ಡದೈತ್ರಿ. ಈ ಕೆರಿ ಒಳಗಡೆ ನಾವು ಮೀನಾ ಹಿಡೀಬಹುದುರೀ ಮತ್ತಂದ್ರ --

ಇಲ್ಲೆಲ್ಲಾ ಬಸ್ ಸ್ಟಾಂಡ್ ಎದುರುಗಡೆ ಇರತಕ್ಕಂಥ ಸಿಟಿ ಅನ್ನು ತೋರ್ಸ್ಯಾರ್ ನಮ್ಗೆಲ್ಲಾ ಈ ಸಿಟಿ ಎದುರುಗಡೆ ಎಲ್ಲ ಇಲ್ಲಿ ಬೇರೆ ಬೇರೆ ಕಾರು ಬೈಕು ಮತ್ತೆ ಸ್ಕೂಟಿ ಎಲ್ಲ ನಿಂತ್ಯವ ರೀ.

ನಾವು ಈ ಚಿತ್ರದ ಒಳಗಡೆ ಒಂದು ಮೊಲ ನೋಡಕ್ ಹೊಂಥವ್ರಿ. ಈ ಮೊಲ ನೋಡಾಕ ಬಹಳ ಚಲೋ ಇರತೈತ್ರಿ ಮತ್ತ ಈ ಮೊಲ ಬಹಳ ಸುನ್ದರವಾದ ಪ್ರಾಣಿಯಾ --

ಈ ಮನೆಗಲ್ಲ ಮೊಲನ ಸಾಕ್ತಾರೆ ಮತ್ ಅಂದ್ರ ಮೊಲ ಬಹಳ ಸ್ಪೀಡ್ ಆಗಿ ಒಡತೈತಿರಿ ಇದನ್ನ ಹಿಡ್ಕೊಳ್ಳೋದು ಬಹಳ ಕಷ್ಟ ಮತ್ತ ಮೊಲಕ್ಕ ನಾಲಕ್ ಕಾಲ್ ಇರ್ತಾವ ರೀ.

ಈ ಮೊಲ ಹುಲ್ ತಿಂಥತಿ ಮತ್ ಇದು ಸಸ್ಯ ಹಾರಿ ಪ್ರಾಣಿ ಮೊಲ ಯಾವ್ದೇ ಮಾಂಸವನ್ನು ತಿನ್ನಂಗಿಲ್ಲ.

ಈ ಚಿತ್ರದ ಒಳಗಡೆ ನಾವು ಒಬ್ಬ ಛತ್ರಪತಿ ಶಿವಾಜಿಯ ಚಿತ್ತ್ರವನ್ನು ನೋಡಕ್ ಹೊಂತೀವ್ರಿ ಈ ಛತ್ರಪತಿ ಶಿವಾಜಿ ಅತ್ಯಂತ --

ಚೊ ಚಪ್ಪಲಿ ಅಂಗಡಿ ಅಯ್ತ್ರಿ ಇದು ಮತ್ತ ಈ ಚಪ್ಲಿ ಅಂಗಾಡಿನ ಈವಾಗ ಓಪನ್ ಮಾಡ್ಯಾರ ಓಪನ್ ಮಾಡಿ ಈವಾಗ ಡೆಕೋರೇಷನ್ ಮಾಡಿ --

ಈವಾಗ್ ಪೂಜೆ ಮಾಡೋಕ್ ಹೊಂಥಾರಿ ಮತ್ತ್ ಚಪ್ಪಲಿ ಅಂಗಡಿ ನೋಡಾಕ ಬಹಳ ಚಲೋ ಅಯ್ತ್ರಿಮತ್ತ ಸ್ವಲ್ಪ ದೊಡ್ದದೈತ್ರಿ ಅಷ್ಟ ಚಲೋ ಅಯ್ತ್ರಿ-

ನೆಕ್ಸ್ಟ್ ನಾವು ಇಲ್ಲೊಂದು ಬಿಲ್ಡಿಂಗ್ ನೋಡಕ್ ಹೊಂತೀವ್ರಿ ಈ ಬಿಲ್ಡಿಂಗ್ ನೋಡಾಕ ಬಹಳ ಹೈಟ್ ಅಯ್ತ್ರಿ ಈ ಬಿಲ್ಡಿಂಗ್ ಒಂದ್ ಏಳೆಂಟು ಅಂತಸ್ತಿನ ಬಿಲ್ಡಿಂಗ್ ಅಯ್ತ್ರಿ ಮತ್ತ ಈ ಬಿಲ್ಡಿಂಗ್ --